ಲಿಬ್ರೆ ಆಫೀಸ್ ರೈಟರ್ ನಲ್ಲಿ ಟೆಕ್ಸ್ಟ್ ಟೈಪಿಂಗ್ ಮತ್ತು ಬೇಸಿಕ್ ಫಾರ್ಮೇಟಿಂಗ್ ಎನ್ನುವ ಈ ಸ್ಪೋಕನ್ ಟ್ಯುಟೋರಿಯಲ್ ಗೆ ನಿಮಗೆ ಸ್ವಾಗತ
ಈ ಟ್ಯುಟೋರಿಯಲ್ ನಲ್ಲಿ ನೀವು ರೈಟರ್ ನಲ್ಲಿ ಟೆಕ್ಸ್ಟ್ ನ ಅಲೈನ್ಮೆಂಟ್ ಬುಲೆಟ್ಸ್ ಹಾಗೂ ಕ್ರಮಾಂಕನಗೊಳಿಸುವುದು ಕಟ್ ಕಾಪಿ ಮತ್ತು ಪೇಸ್ಟ್ ವಿಕಲ್ಪಗಳು ಬೋಲ್ಡ್ ಅಂಡರ್ ಲೈನ್ ಹಾಗೂ ಇಟಾಲಿಕ್ ವಿಕಲ್ಪಗಳು ಫಾಂಟ್ ನ ಹೆಸರು ಆಕೃತಿ ಮತ್ತು ವರ್ಣಗಳು ಹೀಗೆ ಈ ಎಲ್ಲಾ ವಿಕಲ್ಪಗಳನ್ನೂ ಬಳಸಿಕೊಂಡು ಸಾಧಾರಣವಾದ ಟೆಕ್ಸ್ಟನ್ನು ಇನ್ನೂ ಹೆಚ್ಚು ಆಕರ್ಷಕವಾಗಿ ಮತ್ತು ಸುಲಭವಾಗಿ ಓದಲು ಆಗುವಂತೆ ಮಾಡುವುದು ಹೇಗೆ ಎನ್ನುವುದನ್ನು ಕಲಿಯುವಿರಿ
ಇಲ್ಲಿ ನಾವು ಆಪರೇಟಿಂಗ್ ಸಿಸ್ಟಮ್ ರೂಪದಲ್ಲಿ ಜಿಎನ್ಯು ಲಿನಕ್ಸ್ ಹಾಗೂ ಲಿಬ್ರೆ ಆಫೀಸ್ ಸೂಟ್ ನ 334 ನೇ ಆವೃತ್ತಿಯನ್ನು ಉಪಯೊಗಿಸುತ್ತಿದ್ದೇವೆ
ನಾವು ಮೊದಲು ರೈಟರ್ ನಲ್ಲಿ ಟೆಕ್ಸ್ಟ್ ನ ಅಲೈನ್ಮೆಂಟ್ ನ ಬಗ್ಗೆ ತಿಳಿಯೋಣ
ನೀವು ರೈಟರ್ ನಲ್ಲಿ ನಿಮ್ಮಿಷ್ಟದ ಒಂದು ಹೊಸ ಡಾಕ್ಯುಮೆಂಟನ್ನು ಒಪನ್ ಮಾಡಿ ಈ ವಿಕಲ್ಪಗಳನ್ನು ಕಾರ್ಯಾನ್ವಯಗೊಳಿಸಬಹುದು
ಹೀಗಿರುವಾಗ ಹಿಂದಿನ ಟ್ಯುಟೋರಿಯಲ್ ನಲ್ಲಿ ಈ ಮೊದಲೇ ನಾವು resumeಒಡಿಟಿ ಎಂಬ ಫೈಲ್ ಅನ್ನು ತಯಾರಿಸಿದ್ದೇವೆ
ನಾವು ಈ ಫೈಲ್ ಅನ್ನು ಒಪನ್ ಮಾಡೋಣ
ನಾವು ಇಲ್ಲಿ ಮೊದಲೇ ರೆಸ್ಯೂಮ್ ಎಂಬ ಪದವನ್ನು ಟೈಪ್ ಮಾಡಿದ್ದೇವೆ ಮತ್ತು ಅದನ್ನು ಮಧ್ಯದಲ್ಲಿ ಅಲೈನ್ ಮಾಡಿದ್ದೇವೆ
ಹಾಗಾಗಿ ಬನ್ನಿ ಆ ಪದವನ್ನು ಆಯ್ಕೆ ಮಾಡಿ ಹಾಗೂ ಅಲಿಗ್ನ್ ಲೆಫ್ಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ನೀವು ರೆಸ್ಯೂಮ್ ಎಂಬ ಪದವು ಎಡಬದಿಗೆ ಅಲೈನ್ ಆಗಿರುವುದನ್ನು ಗಮನಿಸಿ
ಅಂದರೆ ಪದವು ಡಾಕ್ಯುಮೆಂಟ್ ಪೇಜ್ ನ ಎಡ ಮಾರ್ಜೀನಿನೆಡೆಗೆ ಸರಿದಿದೆ
ನಾವು ಅಲಿಗ್ನ್ ರೈಟ್ ಎಂಬಲ್ಲಿ ಕ್ಲಿಕ್ ಮಾಡಿದರೆ ಆಗ ರೆಸ್ಯೂಮ್ ಎಂಬ ಪದವು ಪೇಜ್ ನ ಬಲ ಮಾರ್ಜೀನಿನೆಡೆಗೆ ಹೋಗುತ್ತದೆ
ನಾವು ಜಸ್ಟಿಫೈ ಎಂಬಲ್ಲಿ ಕ್ಲಿಕ್ ಮಾಡಿದರೆ ಆಗ ರೆಸ್ಯೂಮ್ ಎಂಬ ಪದವು ಪೇಜ್ ನ ಎರಡೂ ಮಾರ್ಜೀನಿನ ನಡುವೆ ಸಮಾನಾಂತರದಲ್ಲಿ ನಿಲ್ಲುತ್ತದೆ
ಇದರ ವಿಶೇಷತೆಯು ನಿಮ್ಮಲ್ಲಿ ಪದಗಳ ಸಮೂಹ ಅಥವಾ ಪ್ಯಾರಾಗ್ರಾಫ್ ಇದ್ದಲ್ಲಿ ಹೆಚ್ಚಾಗಿ ತಿಳಿಯುತ್ತದೆ
ಇದನ್ನು ಉಂಡೋ ಮಾಡೋಣ
ಬುಲೆಟ್ಸ್ ಹಾಗೂ ಕ್ರಮಾಂಕವು ಸ್ವತಂತ್ರವಾಗಿ ಬಿಂದುಗಳನ್ನು ಬರೆಯುವಾಗ ಉಪಯೋಗಕ್ಕೆ ಬರುತ್ತವೆ
ಪ್ರತಿಯೊಂದು ಬಿಂದುವೂ ಬುಲೆಟ್ ಅಥವಾ ಕ್ರಮಾಂಕದೊಂದಿಗೆ ಆರಂಭವಾಗುತ್ತದೆ
ಹೀಗೆ ಡಾಕ್ಯುಮೆಂಟ್ ನಲ್ಲಿ ಬರೆದಿರುವ ವಿವಿಧ ಬಿಂದುಗಳ ನಡುವೆ ಭೇದವನ್ನು ಕಲ್ಪಿಸಬಹುದು
ಇದಕ್ಕಾಗಿ ಮೆನ್ಯು ಬಾರ್ ನಲ್ಲಿ ಮೊದಲು ಫಾರ್ಮ್ಯಾಟ್ ಎಂಬಲ್ಲಿ ಕ್ಲಿಕ್ ಮಾಡಿ ನಂತರ ಬುಲೆಟ್ಸ್ ಆಂಡ್ ನಂಬರಿಂಗ್ ಎಂಬಲ್ಲಿ ಕ್ಲಿಕ್ ಮಾಡಿ
ಬುಲೆಟ್ಸ್ ಆಂಡ್ ನಂಬರಿಂಗ್ ಎಂಬಲ್ಲಿ ಕ್ಲಿಕ್ ಮಾಡಿದಾಗ ಬರುವ ಡಯಲಾಗ್ ಬಾಕ್ಸ್ ನಲ್ಲಿ ನಿಮಗೆ ವಿವಿಧ ಟ್ಯಾಬ್ ನಲ್ಲಿ ವಿವಿಧ ಬುಲೆಟ್ ನ ಶೈಲಿಗಳು ಕಾಣಸಿಗುತ್ತವೆ
ಅವನ್ನು ನೀವು ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಉಪಯೋಗಿಸಬಹುದು
ಕ್ರಮಾಂಕನವೂ ಕೂಡಾ ಇದೇ ರೀತಿಯಲ್ಲಿ ನಂಬರಿಂಗ್ ನ್ನು ಆಯ್ಕೆ ಮಾಡುವುದರಿಂದ ಆಗುತ್ತದೆ ಮತ್ತು ಪ್ರತಿ ಪಂಕ್ತಿಯೂ ಹೊಸ ಸಂಖ್ಯೆಯಿದ ಆರಂಭಗೊಳ್ಳುತ್ತದೆ
ಹಾಗಾಗಿ ನಂಬರಿಂಗ್ ಟೈಪ್ ಶೈಲಿಯಲ್ಲಿರುವ ಎರಡನೇಯ ಶೈಲಿಯನ್ನು ಕ್ಲಿಕ್ ಮಾಡೋಣ
ಈಗ ಒಕ್ ಬಟನ್ ಕ್ಲಿಕ್ ಮಾಡಿ
ಈಗ ನೀವು ನಿಮ್ಮ ಮೊದಲನೇಯ ಸ್ಟೇಟ್ಮೆಂಟನ್ನು ಟೈಪ್ ಮಾಡಲು ಸಿದ್ಧರಾಗಿರುವಿರಿ ಬನ್ನಿ NAME ರಮೇಶ್ ಎಂದು ಟೈಪ್ ಮಾಡಿ
ಈಗ ಸ್ಟೇಟ್ಮೆಂಟ್ ಟೈಪ್ ಮಾಡಿದ ನಂತರ Enter ಕೀಯನ್ನು ಒತ್ತಿ ಹೊಸ ಬುಲೆಟ್ ಅಥವಾ ವೃದ್ಧಿಯಾದ ಕ್ರಮಾಂಕವು ಕಾಣಿಸುತ್ತದೆ
ಇಲ್ಲಿ ನೀವು ಆಯ್ಕೆಮಾಡಿದ ಫಾರ್ಮೆಟಿಗೆ ಅನುಸಾರವಾಗಿ ಬುಲೆಟ್ ನ ಒಳಗೆ ಮತ್ತೊಂದು ಬುಲೆಟ್ ಅಥವಾ ಕ್ರಮಾಂಕದ ಒಳಗೆ ಮತ್ತೊಂದು ಕ್ರಮಾಂಕವು ಇರಬಹುದಾಗಿದೆ
ನಾವೀಗ ಎರಡನೇಯ ಸ್ಟೇಟ್ಮೆಂಟನ್ನು ಫಾದರ್ಸ್ ನೇಮ್ ಕೊಲೊನ್ ಮಹೇಶ್ ಎಂದು ಟೈಪ್ ಮಾಡೋಣ
ಮತ್ತೊಮ್ಮೆ Enter ಒತ್ತಿ ಮತ್ತು ಮದರ್ಸ್ ನೇಮ್ ಕೊಲೊನ್ ಶ್ವೇತಾ ಎಂದು ಟೈಪ್ ಮಾಡಿ
ಹಾಗೆಯೇ ಮುಂದಿನ ಬಿಂದುವಾಗಿ ಫಾದರ್ಸ್ ಆಕ್ಯುಪೇಷನ್ ಕೊಲೊನ್ ಗವರ್ನ್ಮೆಂಟ್ ಸರ್ವಾಂಟ್ ಎಂದು ಹಾಗೂ ಮದರ್ಸ್ ಆಕ್ಯುಪೇಷನ್ ಕೊಲೊನ್ ಹೌಸ್ವೈಫ್ ಎಂದು ಟೈಪ್ ಮಾಡಿ
ನೀವು ಕ್ರಮಾನುಸಾರವಾಗಿ ಬುಲೆಟ್ ನ ಇಂಡೆಂಟ್ ಅನ್ನು ಹೆಚ್ಚಿಸಲು ಮತ್ತು ಕಡಿಮೆ ಮಾಡಲು ಟ್ಯಾಬ್ ಅಥವಾ ಶಿಫ್ಟ್ ಟ್ಯಾಬ್ ಕೀಗಳನ್ನು ಉಪಯೋಗಿಸಬಹುದು
ಬುಲೆಟ್ಸ್ ಆಂಡ್ ನಂಬರಿಂಗ್ ವಿಕಲ್ಪವನ್ನು ಕ್ಲೋಸ್ ಮಾಡಲು ಮೊದಲು ಕರ್ಸರ್ ಅನ್ನು ಹೌಸ್ವೈಫ್ ಎಂಬ ಪದದ ಕೊನೆಯಲ್ಲಿಡಿ ಮತ್ತು enter ಕೀ ಒತ್ತಿ ಹಾಗೂ ಬುಲೆಟ್ಸ್ ಆಂಡ್ ನಂಬರಿಂಗ್ ಎಂಬ ಡಯಲಾಗ್ ಬಾಕ್ಸ್ ನಲ್ಲಿ ನಂಬರಿಂಗ್ ಒಎಫ್ಎಫ್ ಎಂಬಲ್ಲಿ ಕ್ಲಿಕ್ ಮಾಡಿ
ಈಗ ನೋಡಿ ನೀವು ಹೊಸದಾಗಿ ಬರೆಯುವ ಟೆಕ್ಸ್ಟ್ ಗೆ ಬುಲೆಟ್ ಶೈಲಿಯು ಇಲ್ಲ
ಗಮನಿಸಿ ನಾವು ನಮ್ಮ ಡಾಕ್ಯುಮೆಂಟ್ ನಲ್ಲಿ ನೇಮ್ ಎಂಬ ಪದವನ್ನು ಎರಡು ಬಾರಿ ಟೈಪ್ ಮಾಡಿರುತ್ತೇವೆ
ಪುನಃ ಅದೇ ಪದವನ್ನು ಟೈಪ್ ಮಾಡುವ ಬದಲು ನಾವು ರೈಟರ್ ನಲ್ಲಿ ಕಾಪಿ ಹಾಗೂ ಪಾಸ್ಟೆ ಎಂಬ ವಿಕಲ್ಪವನ್ನು ಬಳಸಬಹುದು
ಹಾಗಾದರೆ ಅದನ್ನು ಹೇಗೆ ಮಾಡುವುದು ಎಂದು ತಿಳಿಯೋಣ
ಈಗ ನಾವು ಮದರ್ಸ್ ನೇಮ್ ಎಂಬ ಟೆಕ್ಸ್ಟ್ ನಿಂದ ನೇಮ್ ಎಂಬ ಪದವನ್ನು ಡಿಲಿಟ್ ಮಾಡೋಣ ಮತ್ತು ಕಾಪಿ ಮತ್ತು ಪಾಸ್ಟೆ ವಿಕಲ್ಪವನ್ನು ಬಳಸಿ ಪುನಃ ಬರೆಯೋಣ
ಫಾದರ್ಸ್ ನೇಮ್ ಎಂಬ ಟೆಕ್ಸ್ಟ್ ನಲ್ಲಿ ನೇಮ್ ಎಂಬ ಪದದ ಮೇಲೆ ಕರ್ಸರ್ ಅನ್ನು ಡ್ರಾಗ್ ಮಾಡಿ ಆ ಪದವನ್ನು ಸೆಲೆಕ್ಟ್ ಮಾಡಿ
ಈಗ ಮೌಸ್ ನಲ್ಲಿ ರೈಟ್ ಕ್ಲಿಕ್ ಮಾಡಿ ಮತ್ತು ಅಲ್ಲಿ ಕಾಪಿ ಎಂಬ ವಿಕಲ್ಪವನ್ನು ಕ್ಲಿಕ್ ಮಾಡಿ
ಮದರ್ಸ್ ಎಂಬ ಪದದ ಮುಂದೆ ಕರ್ಸರ್ ಇಡಿ
ಮತ್ತೊಮ್ಮೆ ಮೌಸ್ ನಲ್ಲಿ ರೈಟ್ ಕ್ಲಿಕ್ ಮಾಡಿ ಮತ್ತು ಪಾಸ್ಟೆ ಎಂಬ ವಿಕಲ್ಪದ ಮೇಲೆ ಕ್ಲಿಕ್ ಮಾಡಿ
ನೋಡಿ ನೇಮ್ ಎಂಬ ಪದವು ತಂತಾನೇ ಪೆಸ್ಟ್ ಆಗಿದೆ
ಇಲ್ಲಿ ಈ ವಿಕಲ್ಪಗಳಿಗೆ ಶಾರ್ಟ್ಕಟ್ ಕೀ ಗಳೂ ಇವೆ ಕಾಪಿ ಮಾಡಲು CTRLC ಮತ್ತು ಪಾಸ್ಟೆ ಮಾಡಲು CTRLV
ಈ ವಿಶೇಷತೆಯು ತುಂಬಾ ಉಪಯುಕ್ತವಾಗಿದೆ
ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಸಮಾನವಾದ ಟೆಕ್ಸ್ಟ್ ಬಹಳ ಬಾರಿ ಬಂದಲ್ಲಿ ಅದನ್ನು ಪೂರ್ತಿಯಾಗಿ ಟೈಪ್ ಮಾಡುವ ಅವಶ್ಯಕತೆಯಿಲ್ಲ
ನೀವು ನಿಮ್ಮ ಡಾಕ್ಯುಮೆಂಟ್ ನಲ್ಲಿ ಟೆಕ್ಸ್ಟ್ ಅನ್ನು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಸ್ಥಾನಾಂತರಿಸಲು ಕಟ್ ಹಾಗೂ ಪಾಸ್ಟೆ ವಿಕಲ್ಪವನ್ನು ಬಳಸಬಹುದು
ಈಗ ಅದನ್ನು ಹೇಗೆ ಮಾಡುವುದೆಂಬುದನ್ನು ನೋಡೋಣ
ಮೊದಲಿಗೆ ಮದರ್ಸ್ ಪದದ ಮುಂದಿರುವ ನೇಮ್ ಪದವನ್ನು ಡಿಲೀಟ್ ಮಾಡೋಣ
ಈ ಪದವನ್ನು ಕಟ್ ಮತ್ತು ಪಾಸ್ಟೆ ಮಾಡಲು ಮೊದಲು ಫಾದರ್ಸ್ ನೇಮ್ ಎಂಬಲ್ಲಿಂದ ನೇಮ್ ಎಂಬ ಪದವನ್ನು ಸೆಲೆಕ್ಟ್ ಮಾಡಿ
ಮೌಸ್ ನಲ್ಲಿ ರೈಟ್ ಕ್ಲಿಕ್ ಮಾಡಿ ಮತ್ತು ಕಟ್ ಎಂಬಲ್ಲಿ ಕ್ಲಿಕ್ ಮಾಡಿ
ಗಮನಿಸಿ ಫಾದರ್ಸ್ ಪದದ ಮುಂದೆ ಈಗ ನೇಮ್ ಎಂಬ ಪದವು ಇಲ್ಲ
ಅಂದರೆ ಅದು ಕಟ್ ಅಥವಾ ಡಿಲೀಟ್ ಆಗಿದೆ
ಈಗ ಮದರ್ಸ್ ಎಂಬ ಪದದ ಮೇಲೆ ಕರ್ಸರ್ ಇಟ್ಟು ಮೌಸ್ ನಲ್ಲಿ ರೈಟ್ ಕ್ಲಿಕ್ ಮಾಡಿ ಪಾಸ್ಟೆ ಅಂಬಲ್ಲಿ ಕ್ಲಿಕ್ ಮಾಡಿ
ಈಗ ಆ ಪದವು ಮದರ್ಸ್ ಎಂಬ ಪದದ ಮುಂದೆ ಪೇಸ್ಟ್ ಆಗಿದೆಯೆಂದು ನೋಡುತ್ತೀರಿ
ಕಟ್ ಮಾಡಲು ಶಾರ್ಟ್ಕಟ್ ಕೀ CTRLX ಆಗಿದೆ
ಒಟ್ಟಿನಲ್ಲಿ ಟೆಕ್ಸ್ಟನ್ನು ಕಾಪಿ ಮಾಡುವುದರಲ್ಲಿ ಮತ್ತು ಕಟ್ ಮಾಡುವುದರಲ್ಲಿ ವ್ಯತ್ಯಾಸವೆಂದರೆ ಕಾಪಿ ವಿಕಲ್ಪವು ಮೂಲಪದವನ್ನು ಆ ಸ್ಥಾನದಲ್ಲಿ ಇರಿಸುತ್ತದೆ ಮತ್ತು ಕಟ್ ವಿಕಲ್ಪವು ಮೂಲಪದವನ್ನು ಆ ಸ್ಥಾನದಿಂದ ಸಂಪೂರ್ಣವಾಗಿ ತೆಗೆದುಹಾಕುತ್ತದೆ
ಸರಿ ನೇಮ್ ಪದವನ್ನು ಫಾದರ್ಸ್ ಪದದ ಮುಂದೆ ಪೇಸ್ಟ್ ಮಾಡಿ ಮತ್ತು ಮುಂದುವರೆಯಿರಿ ಈಗ ಒಂದು ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಹೊಸ ಹೆಡಿಂಗ್ ಅನ್ನು ಟೈಪ್ ಮಾಡಿ
ರೈಟರ್ ನಲ್ಲಿ ಬುಲೆಟ್ಸ್ ಆಂಡ್ ನಂಬರಿಂಗ್ ಅನ್ನು ಕಲಿತ ನಂತರ ನಾವು ಯಾವುದೇ ಟೆಕ್ಸ್ಟ್ ನ ಫಾಂಟ್ ನೇಮ್ ಹಾಗೂ ಫಾಂಟ್ ಸೈಜ್ ಅನ್ನು ಹೇಗೆ ಬದಲಿಸುವುದೆಂದು ತಿಳಿಯೋಣ
ಮೇಲೆ ಫಾರ್ಮೆಟ್ ಟೂಲ್ ಬಾರ್ ನಲ್ಲಿ ಫಾಂಟ್ ನೇಮ್ ಎಂಬ ಒಂದು ಸ್ಥಾನವಿದೆ
ಫಾಂಟ್ ನ ಹೆಸರು ಸಾಮಾನ್ಯವಾಗಿ ಲಿಬರೇಷನ್ ಸೆರಿಫ್ ಎಂಬ ಹೆಸರಿನಲ್ಲಿ ಇರುತ್ತದೆ
ಫಾಂಟ್ ನ ಹೆಸರನ್ನು ನಿಮ್ಮ ಇಚ್ಛಾನುಸಾರವಾಗಿ ಟೆಕ್ಸ್ಟ್ ನಲ್ಲಿ ಫಾಂಟ್ ನ ಶೈಲಿಯನ್ನು ಬದಲಿಸಲು ಉಪಯೋಗಿಸಲಾಗುತ್ತದೆ
ಉದಾಹರಣೆಗಾಗಿ ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಹೆಡಿಂಗ್ ನ ಫಾಂಟ್ ನ ಹೆಸರನ್ನು ಮತ್ತು ಆಕೃತಿಯನ್ನು ಬದಲಿಸೋಣ
ಇದಕ್ಕಾಗಿ ಮೊದಲು ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಟೆಕ್ಸ್ಟನ್ನು ಆಯ್ಕೆಮಾಡಿ ಫಾಂಟ್ ನೇಮ್ ಎಂಬಲ್ಲಿ ಡೌನ್ ಬಾಣದ ಮೇಲೆ ಕ್ಲಿಕ್ ಮಾಡಿ
ನೀವು ಡ್ರಾಪ್ ಡೌನ್ ಮೆನ್ಯುವಿನಲ್ಲಿ ಫಾಂಟ್ ನ ಅನೇಕ ಹೆಸರುಗಳನ್ನು ನೋಡುವಿರಿ
ಅವುಗಳಲ್ಲಿ ಲಿಬರೇಷನ್ ಸಾನ್ಸ್ ಎಂಬುದನ್ನು ಹುಡುಕಿ ಅದರ ಮೇಲೆ ಕ್ಲಿಕ್ ಮಾಡಿ
ನೀವು ಆಯ್ಕೆ ಮಾಡಿದ ಟೆಕ್ಸ್ಟ್ ನ ಫಾಂಟ್ ಬದಲಾಗಿರುವುದನ್ನು ಗಮನಿಸಿ
ಫಾಂಟ್ ನೇಮ್ ಎಂಬ ವಿಕಲ್ಪದ ಪಕ್ಕದಲ್ಲಿಯೇ ಫಾಂಟ್ ಸೈಜ್ ಎಂಬ ವಿಕಲ್ಪವು ಇದೆ
ಫಾಂಟ್ ಸೈಜ್ ಎಂಬ ಹೆಸರಿನಿಂದಲೇ ಇದು ಆಯ್ಕೆಮಾಡಿದ ಅಥವಾ ಹೊಸತಾಗಿ ಟೈಪ್ ಮಾಡಿದ ಟೆಕ್ಸ್ಟ್ ನ ಆಕೃತಿಯನ್ನು ಕಡಿಮೆ ಅಥವಾ ಹೆಚ್ಚು ಮಾಡಲು ಇರುವ ವಿಕಲ್ಪವೆಂದು ತಿಳಿದುಬರುತ್ತದೆ
ಈಗ ನಾವು ಮೊದಲು ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಟೆಕ್ಸ್ಟ್ ಅನ್ನು ಆಯ್ಕೆ ಮಾಡೋಣ
ಫಾಂಟ್ ನ ಆಕೃತಿಯು ಈಗ 12 ಇದೆ
ಈಗ ಫಾಂಟ್ ಸೈಜ್ ಎಂಬಲ್ಲಿ ಡೌನ್ ಬಾಣವನ್ನು ಕ್ಲಿಕ್ ಮಾಡಿ ಮತ್ತು 11 ರ ಮೇಲೆ ಕ್ಲಿಕ್ ಮಾಡಿ ಈಗ ನೋಡಿ ಟೆಕ್ಸ್ಟ್ ನ ಫಾಂಟ್ ಆಕೃತಿಯು ಕಡಿಮೆಯಾಗಿದೆ
ಹೀಗೇ ಫಾಂಟ್ ನ ಆಕೃತಿಯನ್ನು ಹೆಚ್ಚಿಸಲೂ ಬಹುದು
ಫಾಂಟ್ ಆಕೃತಿಯ ಬಗ್ಗೆ ತಿಳಿದ ನಂತರ ನಾವು ರೈಟರ್ ನಲ್ಲಿ ಫಾಂಟ್ ನ ವರ್ಣವನ್ನು ಬದಲಿಸುವುದು ಹೇಗೆ ಎಂಬುದನ್ನೂ ತಿಳಿಯೋಣ
ಫಾಂಟ್ ಕಲರ್ ಅನ್ನು ಡಾಕ್ಯುಮೆಂಟ್ ನಲ್ಲಿರುವ ಟೆಕ್ಸ್ಟ್ ನ ಅಥವಾ ಟೈಪ್ ಮಾಡಿರುವ ಲೈನ್ ಗಳ ವರ್ಣವನ್ನು ನಿರ್ಧರಿಸಲು ಉಪಯೋಗಿಸಲಾಗುತ್ತದೆ
ಉದಾಹರಣೆಗೆ ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಹೆಡಿಂಗನ್ನು ವರ್ಣಯುತವನ್ನಾಗಿ ಮಾಡೋಣ
ಹಾಗಾದರೆ ಪುನಃ ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಟೆಕ್ಸ್ಟನ್ನು ಆಯ್ಕೆಮಾಡಿ
ಈಗ ಟೂಲ್ ಬಾರ್ ನಲ್ಲಿ ಫಾಂಟ್ ಕಲರ್ ಎಂಬ ವಿಕಲ್ಪದ ಮೇಲೆ ಡೌನ್ ಬಾಣದ ಮೇಲೆ ಕ್ಲಿಕ್ ಮಾಡಿ ಮತ್ತು ಟೆಕ್ಸ್ಟನ್ನು ತಿಳಿ ಹಸಿರು ಬಣ್ಣಕ್ಕೆ ಬದಲಿಸಲು ತಿಳಿ ಹಸಿರು ಬಣ್ಣದ ಬಾಕ್ಸ್ ಅನ್ನು ಕ್ಲಿಕ್ ಮಾಡಿ
ಈಗ ಹೆಡಿಂಗ್ ಎನ್ನುವುದು ತಿಳಿ ಹಸಿರು ಬಣ್ಣಕ್ಕೆ ಬದಲಾಗಿರುವುದನ್ನು ಗಮನಿಸಿ
ಫಾಂಟ್ ಸೈಜ್ ವಿಕಲ್ಪದ ಮುಂದೆಯೇ ನಿಮಗೆ ಬೋಲ್ಡ್ ಇಟಾಲಿಕ್ ಮತ್ತು ಅಂಡರ್ಲೈನ್ ಎಂಬ ಮೂರು ವಿಕಲ್ಪಗಳು ಕಾಣಸಿಗುತ್ತವೆ
ಇದರ ಹೆಸರೇ ಹೇಳುವಂತೆ ಇದು ಟೆಕ್ಸ್ಟನ್ನು ದಪ್ಪನಾಗಿ ಅಥವಾ ವಕ್ರವಾಗಿ ಅಥವಾ ಕೆಳರೇಖೆಯ ಸಹಿತವಾಗಿ ಮಾಡುತ್ತದೆ
ಸರಿ ಮೊದಲು ಎಡ್ಯುಕೇಷನ್ ಡಿಟೇಲ್ಸ್ ಎಂಬ ಹೆಡಿಂಗ್ ಅನ್ನು ಆಯ್ಕೆಮಾಡಿ ಈಗ ಟೆಕ್ಸ್ಟ್ ಅನ್ನು ದಪ್ಪನಾಗಿಸಲು ಬೋಲ್ಡ್ ಐಕಾನಿನ ಮೇಲೆ ಕ್ಲಿಕ್ ಮಾಡಿ
ನೋಡಿ ಆಯ್ಕೆ ಮಾಡಿದ ಟೆಕ್ಸ್ಟ್ ದಪ್ಪವಾಗಿದೆ
ಹಾಗೆಯೇ ಇಟಾಲಿಕ್ ಐಕಾನ್ ನ ಮೇಲೆ ಕ್ಲಿಕ್ ಮಾಡಿದರೆ ಟೆಕ್ಸ್ಟ್ ವಕ್ರವಾಗುತ್ತದೆ ಅಂಡರ್ಲೈನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಂಡರ್ಲೈನ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದಾಗ ಟೆಕ್ಸ್ಟ್ ನ ಕೆಳಗೆ ರೇಖೆಯೊಂದು ಕಾಣುತ್ತದೆ
ನೋಡಿ ನೀವು ಆಯ್ಕೆ ಮಾಡಿದ ಟೆಕ್ಸ್ಟ್ ನ ಕೆಳಗೆ ರೇಖೆಯೊಂದು ಕಾಣುತ್ತಿದೆ
ಹೆಡಿಂಗ್ ಅನ್ನು ಬೋಲ್ಡ್ ಮತ್ತು ಅಂಡರ್ಲೈನ್ಡ್ ಆಗಿ ಇಡಲು ಇಟಾಲಿಕ್ ಐಕಾನ್ ಮೇಲೆ ಪುನಃ ಕ್ಲಿಕ್ ಮಾಡಿ ಮತ್ತು ಉಳಿದ ಎರಡನ್ನು ಹಾಗೆಯೇ ಬಿಡಿ
ಈಗ ಹೆಡಿಂಗ್ ಬೋಲ್ಡ್ ಹಾಗೂ ಅಂಡರ್ಲೈನ್ಡ್ ಆಗಿ ಇದೆ
ಈಗ ನಾವು ಲಿಬ್ರೆ ಆಫೀಸ್ ರೈಟರ್ ನ ಈ ಪಾಠದ ಕೊನೆಗೆ ಬಂದಿದ್ದೇವೆ
ಸಾರಾಂಶದಲ್ಲಿ ಹೇಳುವುದಾದರೆ ನಾವು ಕಲಿತದ್ದು ಇಷ್ಟು ರೈಟರ್ ನಲ್ಲಿ ಟೆಕ್ಸ್ಟ್ ಅನ್ನು ಅಲೈನ್ ಮಾಡುವುದು ಬುಲೆಟ್ಸ್ ಮತ್ತು ಕ್ರಮಾಂಕನಗೊಳಿಸುವುದು ರೈಟರ್ ನಲ್ಲಿ ಕಟ್ ಕಾಪಿ ಮತ್ತು ಪಾಸ್ಟೆ ವಿಕಲ್ಪಗಳ ಉಪಯೋಗ ಬೋಲ್ಡ್ ಅಂಡರ್ಲೈನ್ ಮತ್ತು ಇಟಾಲಿಕ್ಸ್ ವಿಕಲ್ಪಗಳ ಉಪಯೋಗ ರೈಟರ್ ನಲ್ಲಿ ಫಾಂಟ್ ನೇಮ್ ಫಾಂಟ್ ಸೈಜ್ ಮತ್ತು ಫಾಂಟ್ ಕಲರ್ ವಿಕಲ್ಪಗಳ ಉಪಯೋಗ ಇತ್ಯಾದಿ
ಮಾಡಬೇಕಾದ ಅಭ್ಯಾಸಗಳು160 ಬುಲೆಟ್ಸ್ ಮತ್ತು ನಂಬರಿಂಗ್ ಅನ್ನು ಕ್ರಿಯಾನ್ವಯಗೊಳಿಸಿ ಶೈಲಿಯನ್ನು ಆಯ್ಕೆಮಾಡಿ ಒಂದಿಷ್ಟು ಅಂಶಗಳನ್ನು ಟೈಪ್ ಮಾಡಿ
ಒಂದಿಷ್ಟು ಟೆಕ್ಸ್ಟ್ ಗಳನ್ನು ಆಯ್ಕೆ ಮಾಡಿ ಮತ್ತು ಇದರ ಫಾಂಟ್ ನ ಹೆಸರನ್ನು ಫ್ರೀ ಸಾನ್ಸ್ ಗೆ ಬದಲಿಸಿ ಮತ್ತು ಫಾಂಟ್ ನ ಆಕೃತಿಯನ್ನು 16 ಕ್ಕೆ ಬದಲಿಸಿ
ಟೆಕ್ಸ್ಟ್ ಅನ್ನು ಇಟಾಲಿಕ್ಸ್ ಮಾಡಿ
ಫಾಂಟ್ ನ ವರ್ಣವನ್ನು ಕೆಂಪು ಬಣ್ಣಕ್ಕೆ ಬದಲಿಸಿ
ಕೆಳಗಿರುವ ಲಿಂಕ್ ನಲ್ಲಿರುವ ವೀಡಿಯೊವನ್ನು ನೋಡಿ
ಇದು ಸ್ಪೋಕನ್ ಟ್ಯುಟೊರಿಯಲ್ ನ ಸಾರಾಂಶವನ್ನು ಹೇಳುತ್ತದೆ
ನಿಮ್ಮಲ್ಲಿ ಉತ್ತಮ ಬ್ಯಾಂಡ್ವಿಡ್ತ್ ಇಲ್ಲವಾದಲ್ಲಿ ಇದನ್ನು ಡೌನ್ ಲೋಡ್ ಮಾಡಿ ನೋಡಿ
ಈ ಪಾಠವನ್ನಾಧಾರಿಸಿ ಸ್ಪೋಕನ್ ಟ್ಯುಟೊರಿಯಲ್ ಗಣವು ಕಾರ್ಯಶಾಲೆಯನ್ನು ನಡೆಸುತ್ತದೆ
ಯಾರು ಆನ್ ಲೈನ್ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುತ್ತಾರೋ ಅವರಿಗೆ ಪ್ರಮಾಣಪತ್ರವನ್ನೂ ನೀಡುತ್ತದೆ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
ಈ ಪಾಠವು ಟಾಲ್ಕ್ ಟಿಒ a ಟೀಚರ್ ಎಂಬ ಪರಿಯೋಜನೆಯ ಭಾಗವಾಗಿದೆ
ಈ ಪ್ರಕಲ್ಪವನ್ನು ರಾಷ್ಟ್ರಿಯ ಸಾಕ್ಷರತಾ ಮಿಷನ್ ಐಸಿಟಿ ಎಂಎಚಆರ್ಡಿ ಭಾರತ ಸರ್ಕಾರ ಎಂಬ ಸಂಸ್ಥೆಯು ಸಮರ್ಥಿಸಿದೆ
ಹೆಚ್ಚಿನ ಮಾಹಿತಿಗಾಗಿ ಸ್ಪೋಕನ್ ಹೈಫೆನ್ ಟ್ಯೂಟೋರಿಯಲ್ ಡಾಟ್ ಒರ್ಗ್ ಸ್ಲಾಶ್ ನ್ಮೈಕ್ಟ್ ಹೈಫೆನ್ ಇಂಟ್ರೋ ಇಲ್ಲಿ ನೋಡಿ
ಈ ಪಾಠದ ಅನುವಾದಕ ಮತ್ತು ಪ್ರವಾಚಕ ಐಐಟಿ
ಬಾಂಬೆಯಿಂದ ವಾಸುದೇವ
ಧನ್ಯವಾದಗಳು